ಹಾಗೆ ಇಲ್ಲಿ ಒಂದು ಸ್ಯಾನಿಟೈಸರ್ ಹ್ಯಾಂಡ್ ವಾಶ್ ಅನ್ನ ಕೂಡ ಇಟ್ಟಿದ್ದಾರೆ. ಹಾಗೆ ಆಹ್ ಚಾಕೋ ಚಿಪ್ ಕುಕೀಸನ ಡಬ್ಬಗಳು ಸಹ ಇಲ್ಲಿ ನಮಗೆ ಕಾಣಿಸ್--

ಈ ಚಿತ್ರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ಇಲ್ಲಿ ಹಾಂ ಹೋಟೆಲ್ ಅಥವಾ ರೆಸಾರ್ಟಗೆ ಬರುತ್ತೆ ಯಾವುದೇ ಒಂದು ಸ್ವಿಮ್ಮಿಂಗ್ ಅಕಾಡೆಮಿಯಲ್ಲಿ ಈ ರೀತಿಯ ಸ್ವಿಮ್ಮಿಂಗ್ ಪೂಲಗಳನ್ನ ಕಾಣಬಹುದು .

ಬೇರೆ ಬೇರೆ ಬ್ರಾಂಡಿನ ಬೇರೆ ಬೇರೆ ಸೈಜಿನ ಒಳ ಉಡುಪುಗಳನ್ನ ಇಲ್ಲಿ ಮಾರೋದಿಕ್ಕೆ ಅಂತ ಒಂದು ಬಟ್ಟೆ ಅಂಗಡಿಯಲ್ಲಿ ಇಟ್ಟಿರುವುದನ್ನ ನೋಡಬಹುದು.